ಹೌದ್ ಕಂಡಿದ್ದಿದರೆ but ಯಾರ ಅಂದ್ರೆ ಪಾಲನೆ ಕತ್ಹೈಲ್ಲ

ಅದೇ ಪಾಲನೆ ಮಾಡ್ತೈಲ್ಲ ಅದು ನಮ್ಮ ರೈಥರ್ಗೆ ಸ್ವಲ್ಪ ತಿಳಿಸಬೇಕು

ಅವರ್ಗೆ ಅಲ್ದಿರ ನಮ್ಮ ಸಮಾಜಕ್ಕ್ ತಿಳ್ಕೊಂಡ್ರೆ ಅದುನ್ನ

ರೈತ್ಹರ್ ಮಾತ್ರ ತಿಳ್ಕೊಂಡ್ರೆ ಸಲಾದ್ ಅಲ್ವ

ಈಗ ನೋಡ್ಕೊಲಾದ್ ಆದ್ರೆ foreign ಬೇರೆ ವಿದೇಶಗಳಿಂದ ಬರೋಂಥ ಆಹಾರ ದ್ಯಸ್ತಿ ಆಗಿದೆ.

Pizza ಅಂತ Burgers ಅಂತೆ ಅವು ಇವು ಅಂತ

ನಮ್ಮಲ್ಲಿ ಕೂಡ ಮಾಡ್ಬೋದು ಈ ರಾಗಿ ಜೋಳ ನಾವು ಕೂಡ ಮಾಡ್ಬೋದು.

ಅದರಲ್ಲಿ ಶಕ್ತಿ energy levels ಈ ತರಾವ್ ಎಲ್ಲಾ ಇರ್ತವೆ

ಆದ್ರೆ ನಮ್ಮಗ್ ಏನಂದ್ರೆ ಬೇರೆ ದೇಶದ ನೋಡಿ

ಅದು ಇನೆನ್ನೋ ವಿಶೇಷ ಅಂತ ನಾವು ಅದನ್ನ ತಿನ್ತಿವಿ .

ಅದುನ್ ತಿಂದು ಆಹಾರ ಅನ್ನೋದನ್ನ ನಾವು ಆಹಾರ ತಿನಬೇಕೆ ಒರ್ತು

ಅದುನ್ ಏನೋ ಒಂತರ ವಿಶೇಷವಾಗಿ ಏನೋ ಒಂದ್ food ಅನ್ಬುಟು ನಾವ್ ತಿಂದ್ ಅದುನ್ನ

ಅವರ ನೋಡಿ ಕಲಿತೈದಿವಿ ಬಿಟ್ರೆ ನಮ್ಮನು ನೋಡಿ ಅವರು ಏನು ಕಲಿತೈಲ.

ಹಾ ನಮ್ಮ ಕಲಿಬೇಕು ಅಂದ್ರೆ ಅವರಲ್ಲಿ ಏನೇನ್

ಆ ತರ ಮಾಡದ್ರೆ ಏನಾದ್ರು ಆಗಬೋದು ಅಂತ ನನ್ನ ಅನಿಸಿಕೆ.

ಇಗ ಎಲ್ಲಾ ಕಡೆ ಮಳೆ ಜೋರಾಗ್ ಬಿದ್ದು

ಅವಾಗ ಬೆಳೆಗಳ ಕೊರತೆ ಉಂಟಾಗುಥೆ

ಆಗ Market ಅಲ್ಲಿ Prices ಎಲ್ಲಾ Increase ಅಗುತೆ.

ಆ Time ಅಲ್ಲಿ ನಾವು ಸ್ವಲ್ಪ ತೊಂದರೆ ಅನುಬವಸ್ತಿರಿ.

ಆ ಹೌದು ಕಂಡಿತ ಅಗುತೆ.

ಹ್ಮ್ಮ್ ಇನ್ನ ಏನಿಲ್ಲ ರೀ ಇದು ಟಮೊಟೊ ಹಾಕಿದಿವಿ

ಹ ಅದು ಪಸಲ್ ಬಾರೋ time ಅಲ್ಲಿ ಹ ಅದೇನೋ ರೋಗ ಬಂದೈತೆ ಅದಿಕ್ಕೆ

ಕೃತಕವಾಗಿ ಏನಾದ್ರು Natural ಆಗಿ ಔಷದಿಗಳನು ತಯಾರ್ ಮಾಡನ ಅಂಥ್ಕೊಂದಿನಿ.

ಹೌದು ರಾಸಾಯನಿಕ ಗೊಬ್ಬರಗಲ್ಲನು ಸಿಂಪಡನೆ ಮಾಡಬೋದು ಆದರೆ ವೆಚ್ಹ ಜಾಸ್ತಿ ಇರುತ್ತೆ.

ಅದರಿಂದ ಹ

ಅದರಿಂದ ಕೃತಕವಾಗಿ Natural ಆಗಿ . ಔಷದಿಗಲ್ಲನು ತಯಾರ್ ಮಾಡನ ಅಂಥ್ಕೊಂದಿದನಿ.

ಈಗ ಮಳೆ ಜಾಸ್ತಿ ಆಗಿ ಎಷ್ಟೇ ಚೆನ್ನಃ ಬೆಳೆ ಬೆಳದ್ರು ಕೂಡ

ಮಳೆ ಜೊತೆಗೆ ಇದು ಕುಡನು ನಾಶ ಆಗ್ತಿದೆ ವರ್ತು

ಒಂದ್ ಸಮಯದಲ್ಲಿ ನೋಡ್ಕೊಳದದ್ರೆ ನಮಗ್ ಮಳೆನೆ ಇರ್ತಿರ್ಲಿಲ್ಲ

ಮಳೆ ಬಂದ್ರೆ ಸಾಕು ಅಂತಿದ್ವಿ ಈಗ ಎಲ್ಲಾ ಮಳೆ ಚೆನ್ನಾಗಿದೆ.

ಈಗ ಮಳೆ ಇದಿದು ಚೆನ್ನಾಗ್ ಬಿದ್ದು ಈಗ ಎಲ್ಲಾ ಸುಮ್ನೆ ಏನು ವ್ಯರ್ಥ ಆಗ್ತಿದೆ ಅಷ್ಟೆ ಮಳೆ ಕುಡನು

ಅದರ ಜೊತೆಗೆ ಏನಂದ್ರೆ ಒಬ್ಬ ಮನವನ ಒನೋದು ಕೂಡ ಜೇವನ ಅನ್ನೋದು ಕೂಡ waste ಆಗ್ತಿದೆ ಈ ಮಳೆ ಇಂದ .

ಅದರಿಂದ ಎಷ್ಟೋ ಜನ ರೈತರು ನಷ್ಟ ಆಗಿ

ಆ ಬೆಳೆ correct ಆಗಿ ಕೈ ಗ್ ಬರ್ದಿರ ಬೆಳೆ ಕೈಗ್ ಬರ್ದಿರ ಮಾರ್ಕೆಟ್ ಹೋಗೋ ಅಷ್ಟರಲ್ಲಿ ಅಲ್ಲಿ ಏನೋ ಒಂತರ ಎಡವಟ್ ಆಗಿ

ಅಲ್ಲಿ ಇನ್ನ ಏನೇನೊ ಆಗಿ ಮತ್ತೆ correct ಆಗಿ ನಾನು ಒಬ್ಬ ರೈತ ಅನ್ನೋ Expectation ಇಟ್ಕೊಂಡ್ ಹೋಗ್ತಾನೆ . ಹೌದು prices ಎಲ್ಲಾ ಕಮ್ಮಿ ಇರೋದು

ಈ ತರ ಎಲ್ಲಾ ನಷ್ಟ ಎಲ್ಲಾ ಇಟ್ಕೊಂಡ್ ನಷ್ಟ ಪರಿಹಾರ ಮಡ್ಕೋಲ್ಲಕ್ ಅಗಾದೆ

ಇದನ್ನ ನಾವು ತಡೆಗಟ್ಟ ಬೇಕು ಅಂದ್ರೆ ಗೌರ್ನಮೆಂಟ್ ಏನು ಅಂದ್ರೆ ಗೌರ್ನಮೆಂಟ್ ಏನು ತಲೆ ಕೆಡಸಕೊಂದ್ತಿಲ್ಲ

ನಿಜ ಹೇಳಬೇಕು ಅಂದ್ರೆ ಇವರೆಲ್ಲ business mans ಅಂತೆ ಅವರು ಇವರು ಇಟ್ಕೊಂಡು ವ್ಯಾಪಾರ ಅಸ್ತರನ್ನ.

ಒಂದ್ ಮಟ್ಟಗೆ ರೈತ್ಹರ್ ನಾವು

ನಮ್ ದೇಶ ನ ಆರಾಮಾಗಿ ಉದಾರ ಮಡ್ಬೌದು

ಹ ಸರಿ ಇಡೋಣ.

ಹಾ ಹೇಗ್~ ಹೇಗಿದ್ರಿ ?

ನಾನ್ ಹುಷಾರಿದ್ದೇನೆ, ನೀವು? ಹಾ ನಾನ್ಸ ಆರಾಮ್, ಮತ್ತೆ ಮನೆಯಲ್ಲೆಲ್ಲ ಹೇಗಿದ್ದಾರೆ?

ಮನೆಯಲ್ಲಿ ಈಗ ಎಲ್ರು ಪರ್ವಾಗಿಲ್ಲ ಎಲ್ಲಾ ಚೆನ್ನಾಗಿದ್ದಾರೆ. ಏನ್ ಮಾಡ್ತಿದ್ರಿ ಈಗ? ನಾನು ಮನೆಯಲ್ಲಿ free ಆಗಿ ಕುತ್ಕೊಂಡಿದ್ದೀನಿ ಎಂತ ಕೆಲಸ ಇಲ್ಲ ಹಾಗೆ.

ಏನು ಎಲ್ಲಾ ಕಡೆ ಸುತ್ತಾಡ್ತಾ ಇರ್ತೀರಲ್ಲ ಯಾವಾಗಲೂ traveling ಅಂತ ಎಲ್ಲಾ ಏನ್ ಇವಾಗ ಹೋಗಲ್ವಾ? ಹೋಗ್ಬೇಕು ಆದ್ರೆ ನಂಗೆ ಹೋಗಿ ಹೋಗಿ ಈಗ ಇವತ್ತು ಬಚ್ಚಿದೆ ಹಾಗೆ ಸ್ವಲ್ಪ rest ಮಾಡುವ ಅಂತ ಇದ್ದೇನೆ. ಇನ್ next ನಾಳೆ weekend ಅಲ್ವಾ ಇನ್ನು ನಾಳೆ again ಹೊರಡ್ಬೇಕು, ನೀವುಸ ಬರ್ತೀರಾ? ದೂರ ಎಲ್ ಎಲ್ಲಾಹೋಗ್ಬರ್ತೀರಿ plan ? ಹಾ ಎಲ್ಲಿಗೆಸಾ ಆಗ್ಬೋದು ಈ ಸಲ ನೀವ್ plan ಮಾಡಿ ನಾನ್ ಬರ್ತೇನೆ. ಪ್ರತಿಸಲ ನಾನೇ plan ಮಾಡುದಲ್ವಾ. ಹಾ ಹಾ ಹಾ ಸರಿ ಹಾಗಿದ್ರೆ. ಮತ್ತೆ ನಿಮಗೆಷ್ಟು ಇಷ್ಟವಾ ಹೀಗೆ ಸುತ್ತಾಡುದು? ಹಾ ನಾನ್ friends friends ಎಲ್ಲ ಇದ್ರಲ್ಲ ನಾನ್ ಹೋಗ್ತೀನಿ ಆಗಾಗ. monthly ಒಂದ್ ಸತಿ ಹೊರ್ಗಡೆ ಹೋಗ್ತೀನಿ miss ಆಗುದಿಲ್ಲ. ಹಾ ನಂಗೆ ಒಂದೊಂದ್ ಸಲಸ ತಿರ್ಗಾಡುದು ಅದೇ ನಂಗೆ ಖುಷಿ ಕೂಡ ಹಾಗೆ ಮತ್ತೆ ಯಾವ್ದು place ಗೆ ಹೋದದ್ದು friends ಒಟ್ಟಿಗೆ ಹೋದದ್ದು ತುಂಬಾ ಇಷ್ಟ ಆಗಿದೆ. ನಾವು just ಈಗ Mandalpatti Madikeri ಚಳಿ ಚಳಿ time ಅಲ್ಲಾ ಒಳ್ಳೆ ಹೋಗುದು ಅಲ್ಲಿಗೆ. ಹಾ ಹೌದಾ! ಹಾ Madikeri ಚಂದ ಅಲ್ಲ ನೋಡ್ಲಿಕ್ಕೆ. ಹೌದೌದು ಹೌದು friends ಎಲ್ಲ ಇದ್ದಾರೆ . ಹೌದು ನನ್ಸ ಒಮ್ಮೆ ನನ್ friends ಒಟ್ಟಿಗೆ ಹೋಗಿದ್ದೆ. last year ಹೋಗಿದ್ದೆ ಅದುಸಾ ಚಳಿ time ಅಲ್ಲಿ ಅಹ್ ಅದೊಂದು ಬೆಟ್ಟ ಅದ್ರ ಹೆಸರ್. ಮರ್ತ್ ಹೋಗಿದೆ ಅಲ್ಲೆಲ್ಲಾ ಒಂದೇ ರೀತಿ ಅಹ್ ಹೂ ಎಲ್ಲ ಇತ್ತು ತುಂಬಾ ಚಂದ ಇತ್ತು ಒಂದ್ ಒಳ್ಳೆ experience friends ಒಟ್ಟಿಗೆ ಹೋಗುದಿನ್ನು ಇನ್ನು ಖುಷಿ ಅಲ್ಲ place ಗಿಂತ ಕೂಡ. ಅದೇ correct family ಜೊತೆ ಹೋಗೋಕಿಂತ friends ಎಲ್ಲ ಹೋಗುವಾಗ ಒಳ್ಳೆದಾಗ್ತದೆ. ಹೌದು ಹೌದು ಹ್ಮ್. ಅದು ಯಾರೆಲ್ಲಾ ಹೋಗ್ತಿರುದು ನಿಮ್ಮಲ್ಲಿ ಎ~ ಎಷ್ಟು ಜನ ಬರ್ತಾರೆ? ನಾವು ನನ್ನ ನನ್ನ college friends ಒಟ್ಟಿಗೆ ಹೋಗುದು ಜಾಸ್ತಿ ಮತ್ತೆ ಕೆಲವೊಂದು ಸಲ ನನ್ನ family members ಒಟ್ಟಿಗೆ ಹೋಗ್ತೇನೆ ಅವರನ್ನು ಬಿಟ್ಟು ಬಿಡುವ ಹಾಗಿಲ್ಲ ಅಲ್ಲ. ಅವರೊಟ್ಟಿಗೆಸ ಹೋಗುದು ನಂಗೆ ಯಾರುಸ ಆಗ್ತದೆ ಒಟ್ಟಿಗೆ ಹೋದ್ರೆ ಆಯ್ತು ಅಷ್ಟೇ. ಒಟ್ಟಲ್ಲಿ ಸುತ್ತಾಡಿದ್ರೆ ಆಯ್ತು. ನೀವು ಅದುಸಾ ಜಾಗ ನೋಡಿದ್ರೆ ಆಯ್ತು ಹಾಗೆ ನಾನು last time ನನ್ನ friends ಒಟ್ಟಿಗೆ ಅಹ್ Chikkamagaluru ಹೋಗಿದ್ದೆ ಅದು ನಂಗೆ. ತುಂಬಾ ತುಂಬಾ ಇಷ್ಟ ಆದ experience ಅಂದ್ರೆ ಈಗ ಕೂಡ ನನ್ಗೆ ಅದು ಎಲ್ಲಾ ದಿನಗಳು ನೆನಪಾಗ್ತದೆ ನನ್ನ friends ಒಟ್ಟಿಗೆ ಇದ್ದದ್ದು . ಯಾವಾಗ ಹೋದದ್ದು ಎಷ್ಟು time ಆಯ್ತು ಹೋಗಿ? Last time ಹೋದದ್ದು ನಾನು, ಹ್ಮ್ ನನ್ನ friends ಒಟ್ಟಿಗೆ ಎಲ್ಲ classmates ಒಟ್ಟಿಗೆ ಹೋದದ್ದು, ಅಂದ್ರೆ ಅವಾಗ ಈಗ ಅವರು ನನ್ನೊಟ್ಟಿಗೆ ಇಲ್ಲ. ಆದ್ರೆ ಕೂಡ ನೆನಪು ನೋಡಿ ನನ್ನದು ಈಗ ಕೂಡ ಉಂಟು ಹಾಗೆ.

ಹೋದಾಗ ನಮಿಗೆ ಆ ನೆನಪು ಇರ್ತದೆ ಅಂತ ಆ ದಿನ ಕಳ್ದೊದ್ರು ಅದು ಇರ್ತದೆ ನಮ್ಮೊಟ್ಟಿಗೆ ಆ ಸುತ್ತಾಡಿದ ದಿನಗಳು ಅಂತ ಆದ್ರೆ ನೀವು ಹೇಳಿ ನಾನು plan ಮಾಡಿ ಹೇಳ್ತೇನೆ ಒಳ್ಳೆ ಜಾಗಕ್ಕೆ ನೀವು ಬರ್ತೀರಲ್ಲ? .

ನಿಮ್ಮ friends ಎಲ್ಲಾ ಕರೆಯಿರಿ ನಾವೆಲ್ಲ ತುಂಬಾ ಜನ ಆಗಿ ಹೋದ್ರೆ ಇನ್ನೂ ಚಂದ ಆಗ್ತದಲ್ವ. ಅದೇ ಒಳ್ಳೇದಾಗ್ತದೆ correct ಆಗಿ.

Udupi side ಆಗಬೋದು ನಂಗೆ. hello

ನಾನು ಆಚೆ ಆಚೆ Madikeri ಯಲ್ಲ ಹೋಗಿದ್ದೇನೆ ನಂಗೆ ಯಾವ್ side ಸ ಆಗ್ಬೋದು. ನೀವ್ ಯಾವ side ಹೇಳ್ತೀರಾ ಆ side ನಾನ್ ಬರ್ತೇನೆ. ಅಂದ್ರೆ ಈಚೆ ಈಚೆ side Karwar ಆಚೆ side . Karwar ಹಾ ಆಗ್ತದೆ ಎಂಥ ಉಂಟು side Karwar ದ ಆಚೆ. ನಮ್ದು India ದು ದೊಡ್ಡದು submarine ಎಲ್ಲ ಉಂಟಲ್ಲ ವಾಯು ವಾಯುನೆಲೆ ಹಾ ಹಾ ಅದನ್ನೆಲ್ಲ ನೋಡ್ಲಿಲ್ಲ ನಾನೊಮ್ಮೆ ನೋಡ್ಬೇಕು ಹಾಗಾದ್ರೆ. ಹಾ sub marine ಎಲ್ಲ ಉಂಟು ಮತ್ತೆ ಒಳ್ಳೆದಾಗತ್ತದೆ.